ಮಂದಿಯಲ್ಲ ನಿಂತಾರ ಹಾಲ್ ತೊಗೊಳಾಕ. ಗಾದಿಗೊಳ್ ನಿನ್ದಾರ್ಶ್ಯಾರ್ ಈಕಡೆ ಒಂದಿಷ್ಟ್. ಇಲ್ ಒಬ್ಬ ಹುಡುಗ ಹಲ್ದಿ ಕಲರ್ ಅಂಗಿ ಹಾಕ್ಕೊಂಡ ಕುಂ --

ಇದು ಒಂದ ಸ್ಟೇಜ್ ಅದ. ಇಲ್ಲ್ ನಾಟಕ್ ನಡದೈತಿ. ನಮ್ ಕಡೆ ಎಲ್ಲಾ ಬೈಲಾಟ ಅಂತ ಹೇಳ್ತಾರ. ಅಂಥದೊಂದ್ ಬಯಲಾಟ್ ನಡದೈತಿ.

ಇದ್ ನವರಾತ್ರಿ ಒಳಗ ಡ್ಯಾನ್ಸ್ ಮಾಡ್ತಾರಲ್ಲ ಅಂತದ್ದ್ ಒಂದು ಹಾಲ್ ಐತ್ರಿ.

ಅಲ್ಲೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಡ್ಯಾನ್ಸ್ ಮಾಡಾಕ್ತಾರಾ --

ಇದು ಒಂದು ದೇವಸ್ಥಾನದ ಮುಂದಿನ ಬಾಜು ಐತೆ ಮುಂದ ಕೊಡಕ್ಕೆ ಕುರ್ಚಿಗಳನ್ನ ಹಾಕ್ಯಾರ. ಬಾಕುಗಳ--

ಇಲ್ಲಿ ಒಂದು ಮ್ಯಾನ್ ಬಾಜೂಕ ಸ್ಯಾನ್ ದೊಂದು ಮಣಿ ಮಾಡಾಕತ್ತಾರ.

ಇದು ಒಂದು ಬುಕ್ಕೀನ್ದ್ದ್ ಸೆಕ್ಷನ್ ಐತಿ ಬುಕ್ಕಂತ ರ್ರಾಕ್ ದಾಗ್ ಎಲ್ಲಾ ಬುಕ್ಕಗಳೆಲ್ಲಾ ಹಾಕಿಟ್ಟರ---

ಇದು ಮಾಲ್ದಾಗಿಂದು ಗ್ರೀಟಿಂಗ್ ಕಾರ್ಡ್ ಸೆಕ್ಷನ್ ಐತಿ ಫುಲ್ ಚಂದದ ಗ್ರೀಟಿಂಗ್ ಅದವಾ.

ಇಲ್ ಒಂದ್ ಗಾರ್ಡನ್ ಐತೀ ಫುಲ್ ಹಸರ್ ಹುಲ್ಲ್ ಎದ್ಬುತ್ತೈತಿ ಛಂದ್ಗ ತಳಗ ಮ್ಯಾಗೆಲ್ಲ ಗಿಡಗೋಳ್ ನಿಂತಾವು ಅಕಾಡಿಯಲ್ಲ ಗಿಡಗೋಳ್ ಅದಾವು.